ಮತ್ತು ಮನೆಯ ಗೇಟಿ ಗೆ ನೀಲಿ ಬಿಳಿ ಬಣ್ಣ ಹಚ್ಚಿದೆ.

ಅದರ ಪಕ್ಕದಲ್ಲಿ ಒಂದು ಜಾ ಜಾಲಿ ಹಾಕಿದ್ದಾರೆ.

ಡಿಸೈನ್ ಮಾಡಿದ್ದಾರೆ ಮತ್ತು ಸ್ವಲ್ಪ ಕಪ್ಪು ಗಳನ್ನು ಟ್ರೈ ಯಲ್ಲಿ ಹಾಕಿ ಕೆಳಗೆ ಸರಿಸಿರುತ್ತಾರೆ.

ಈ ಬಿಲ್ಡಿಂಗ್ ಒಂದು ಎರಡ್ಮೂರು ಕದ ಇರುತ್ತವೆ.

ಇದೊಂದು ಮೂರು ಅಂತಸ್ತಿನ ಕಾಲೇಜು ಇದೆ.

ಒಂದು ಜಗ್ ಇದೆ ಆ ಜಗ್ ಗೆ ಬಿಳಿ ಮತ್ತು ಹಸಿರು ಕಲರ್ ಬಣ್ಣ ಹಚ್ಚಿ ಬಣ್ಣ ಹಚ್ಚಿ --

ತ್ತು ಒಂದು ನೀಲಿ ಬಣ್ಣದ ಟೇಬಲ್ ಇದೆ.

ಮತ್ತು ಕುಕ್ಕರ್ ಮಿಕ್ಸಿ ಜಾರ್ ಗಳ ಡಬ್ಬಿ ಕಾಣ್ತಾ ಇದೆ.

ಗಾಜಿನ ಮೇಲ್ಭಾಗದಲ್ಲಿ ದೇವರ ಫೋಟೋ ಇರುತ್ತದೆ.

ಇದು ಒಂದು ಟ್ಯಾಕ್ಟರ್ ನ ಟ್ರ್ಯಾಕ್ಟರ್ ನ ಟ್ರ್ಯಾಲಿ ಇದೆ.

ಇದು ಒಂದು ಸಣ್ಣ ವರ ಶಾಪ್ ಇದೆ.

ನಿಮ್ಮ ವಿಷನ್ ಆಪ್ಟಿಕಲ್ ಕನ್ನಡಕ ಇರುತ್ತದೆ.

ಇಲ್ಲಿ ದೊಡ್ಡ ದೊಡ್ಡ ಗಿಡಮರಗಳು ಇವೆ.

ಇಲ್ಲಿ ಮೂರ್ನಾಲ್ ಜನ ಮಹಿಳೆಯರು ಮತ್ತು ಪುರುಷರು ನಿಂತಿರುತ್ತಾರೆ.

ಒಂದು ಧೋನಿ ಟೈ ಟೈಪ್ ಇದೆ.

ಆ ಸೆಕ್ಯೂರಿಟಿ ಗಾರ್ಡ್ ಪಕ್ಕದಲ್ಲಿ ಒಂದು ನೀಲಿ ಬಣ್ಣದ.

ಇಲ್ಲಿ ಟೈಲ್ಸ್ ಮಾಡುವ ದೊಡ್ದು ಕಾರ್ಖಾನೆ ಇದೆ ಇದ್ರೊಳಗೆ ಬಹಳ ಜನಷ್ಟು ಇರುತ್ತಾರೆ ಇಲ್ಲಿ ಉದ್ದ ಉದ್ದವಾದ ಕಲ್ಲುಗಳು ಇರುತ್ತವೆ.

ಇಲ್ಲಿ ಒಂದು ಮೈದಾನ ಇರುತ್ತದೆ ಇಲ್ಲೂ ಸ್ವಲ್ಪ ಜನ ಹುಡ್ಗೀರು ಯೋಗ ಮಾಡಲು ಕೂಳಿತಿರುತ್ತಾರೆ.

ಉಯ್ಯಾಲೆ ಇದು ಹಳದಿ ನೀಲಿ ಮತ್ತು ಕೆಂಪು ಬಣ್ಣಗಳಿಂದ ಅಲಂಕಾರಗೊಂಡಿದೆ.